ಈ ತರ ಇಂಡೆಪೆಂಡೆನ್ಸ್ ಡೇ ದಿನ ಡಾನ್ಸ್ ಮಾಡಿಸೋದ್ರಿಂದ ಹಾ ಕಲ್ಚರಲ್ ಆಕ್ಟಿವಿಟಿ ಅಂತಾನೆ ಹೇಳ್ಬಹುದು. ಇದರಿಂದ ನೋಡೋದಕ್ಕೆ ಖುಷಿಯಾಗುತ್ತೆ. ಹ್ಮ್ ಡಾನ್ಸ್ ಮಾಡೋದು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಇದಾಸರಿಂದ ನಮಗೆ ಬಹಳ ಖುಷಿ ಅನಿಸುತ್ತೆ ನೋಡ್ತಾನೆ ಇರ್ಬೇಕು ಅನ್ಸ್ತಾನೆ ಇರುತ್ತೆ ಇದ್ರಲ್ಲಿ ಒಳ್ಳೇದಾಗಿದೆ.

ಈ ತರ ಗ್ರೌಂಡ್ ಇರೋದ್ರಿಂದ ಬಾಳ ಸಹಾಯ ಆಗುತ್ತೆ ಎಲ್ಲರು ಆಟ ಆಡ್ಬೇಕು ಮಕ್ಕಳಿಗೆ ಮತ್ತೆ--

ಈ ತರ ಹಮ್ ಶಿಸ್ ಈ ತರ ನಿಂತಿರೋದು ಶಿಸ್ತು ತೋರ್ಸುತ್ತೆ ಇದೆ ತರನು ನೋಡಿ ಕಲಿಬೇಕು ಬೇರೆಯವರಿಗೂ ಸಹ ಹೇಳಿ ಕೊಡ್ಬೇಕು ಇದೆ ತರ ಎಲ್ಲರು.

ಕಲ್ಚರಲ್ ಆಕ್ಟಿವಿಟಿ ನಾವು ಮಾಡೋದು ಬಹಳ ಸಹಜ ಐತಿ ಇದು ಒಂತರ ಒಳ್ಳೇದು ಬಿಸಿನೆಸ್ ಆಗಿದೆ ಇಂಡಿಯಾ ನಲ್ಲಿ ಹ್ಮ್ ಒಳ್ಳೇದೇ ಇದೊಂದು ತರ ನೋಡೊದಕ್ಕೆ.

ತರ ಶೆಡ್ ಗಾಲ ಮೇಲೆ ಕೂರೋದು ಅಪಾಯಕಾರಿ ಜೀವನನೇ ಆಗಬೋದು ಅವರಲ್ಲಿ ಚಿತ್ರದುರ್ಗ ಕುಂತಿರೋದು ಬಹಳ--

ಈ ತರ ಐತಿಹಾಸಿಕ ಮಾಲ್ ಗಳಿಗೆ ಭೇಟಿ ನೀಡಬೇಕು. ಇದರಿಂದ ಏನೋ ಮನಸಿಗೆ ಶಾಂತಿ ಖುಷಿಯನ್ನು ಕೊಡುತ್ತೆ. ಈ ತು ಹೊಸ ಹೊಸ ಜಾಗ ಮತ್ತು ಹೊಸ ಹೊಸ ಅದರ ಬಗ್ಗೆ ಇತಿಹಾಸನ ತಿಳ್ಕೊಬೇಕು. ಇದು ನಮಗೆ ಬಾಳ ಅಂದ್ರೆ ಬಾಳ --

ಈ ತರ ಮಾಡೋದ್ರೀನ ಟ್ರಾಫಿಕ್ ಕೂಡ ಆಗುತ್ತೆ. ಈ ತರ ಮಾಡೋದು ಬಹಳ ಅಂದ್ರೆ ಬಹಳ ನೇ ಕರೆಕ್ಟ್ ಅಂತ ಹೇಳಬಹುದು. ಈ ತರ ಮಾಡೋದು ತುಂಬಾ ಅಂದ್ರೆ ತುಂಬಾ ತಪ್ಪು. ಈ ತರ ಮಾಡಬಾರದು ಅಂತ ಹೇಳ್ಬೋದು.

ಈ ತರ ಬಸ್ ಗಳನ್ನ ನಾವು ಲೈನ್ ನಲ್ಲಿ ನಿಲ್ಲಿಸ್ಬಿಟ್ಟು ಮತ್ತೆ ಬೋರ್ಡ್ ಗಳನ್ನ ಹಾಕಿ ಪ್ರಯಾ ಪ್ರಯಾಣಕ್ಕೆ ಸಹಾಯ ಆಗುತ್ತೆ.